ಇಲ್ಲಿ ರೋಡಿ ನ್ ಮ್ಯಾಗ ಒಂದು ಪಲ್ಸರ್ ಗಾಡಿ ನಡೆದಾದ.

ಥಮ್ಸ್ ಅಪ್ ಅವ ಮಾಂಜಾ ಅವ--

ಮತ್ತು ಆ ಸೈಡ್ ಗ್ ಒಂದ್ ಟೋಪಿ ಇಕ್ಯಾನ.

ಮತ್ತ ಇಲ್ಲಿ ಇಬ್ಬರು ಮನಶ್ಯಾರು ಒಬ್ಬವ ಟಂಕ ಮ್ಯಾಲ ಕೈ ಈತಕೊಂಡಿ ಕೈಯದ ಒಂದು ಪೇಪರ್ ಅದ.

ಒಂದ ಸೈಡು ಅಲ್ಟ್ರಾಟೆಕ್ ಸಿಮಿಟ್ ಅದ.

ಅತ್ತ ಈ ಕಡಿ ಸೈಡಿಗಿ ಒಂದು ದಸ್ತಿ ಮ್ಯಾಗ--

ಇಲ್ಲಿ ಕಮಾನು ಡಿಸೈನ್ ಡಿಸೈನ್ ಅವ ಚೀಡಿ ಡೆಕೋರೇಷನ್ ಮಾಡಿದ್ ಅದ.

ಇಲ್ಲಿ ಚಿಡಿ ಮ್ಯಾಗೆ ಇಬ್ಬರು ಮನಷ್ಯಾರ ನಡದಾರ.

ಬಿಲ್ಡಿಂಗ್ ದಾಗ ಒಂದು ಗೇಟಿನ್ ಒಳಗ ಮನುಷ್ಯರು--